ಎಮ್ಮೆ ಸಾಕೋದ್ರಿಂದ ನಮಗೆ ಒಳ್ಳೆ ಅನುಕೂಲ ಆಕ್ತದ ರೀ ಅದು ದಿನಾಲೂ ನಾಲ್ಕ್ ಐದು ಲೀಟರ್ ಹಾಲು ಕೊಡುವುದರಿಂದ ನಮಗೆ ಹಾಲು ಮೊಸರು--

ಇಲ್ಲಿ ಪಾರ್ಕಿಂಗ್ ಇರೋದ್ರಿಂದ ನಮಗ ಒಳ್ಳೆ ಅನುಕೂಲ ಐತಿ.

ಅದಕ್ಕಾಗಿ ನಾವು ಇಲ್ಲಿ ಯಲ್ಲಾರೂ ಬಂದು ಹೋಗೋದ್ರಿಂದ ಒಂದ ಒಳ್ಳೆಯ ಅನುಕೂಲ ಆಗತೈತೆ ನೀವು ಬಂದ್ ಹೋಗ್ರಿ.

ನಮಗ ಬಹಳ ಒಳ್ಳೆ ಅನುಕೂಲ ಆಗತೈತಿ ಮತ್ತು ನಾವು ನೀರಿನಲ್ಲಿ ಬೇರೆ ಊರ ಕಡೆ ಹೋಗಬೇಕಾದ್ರೆ--

ಹಾಗೆ ಚೆಂದವಾಗಿ ಕಾಣುತ್ತೇವೆ ಇವು ಶಿಲ್ಪ್ ಲೀಲೆಯ ಲ್ಲಿ ಇವು ಒಳ್ಳೆಯ ಮರ್ತಿಯ ಕೆತ್ತಿದ್ದ್ದಾರೆ.

ಅಂದುಕೊಂಡು ನೀವ್ ಅದನ್ನ ಪಾಸ್ ಮಾಡಿ ನೀವು ತೊಗೊದಕೊಂಡು ಹೋಗಿ ಒಳ್ಳೆ ಬಟ್ಟೆ ಅದಾವು.

ಇದು ಪೆಟ್ರೋಲ್ ಪಂಪ್ ಇಲ್ಲಿ ರೋಡ್ ಅಂಗ್ಡಿ ಇರೋದ್ರಿಂದ ಪಟ್ ಪಟ್ಟಿ ಟ್ರ್ಯಾಕ್ಟರ್ ಲಾರಿ.

ತಿನ್ನುವದರಿಂದ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ. ಕಾಯಿ ಪಲ್ಯ ತಿನ್ನೋದ್ರಿಂದ ನಿಮ್ಮ ಆರೋಗ್ಯದ ಕೆಲವೊಂದು ರೋಗಗಗಳು ಮಾಯಾಗಿ ಹೊಕ್ಕಾವು. ಅದೇ ನೀವ್ ಕಾಯಿ ಪಲ್ಯ ತಿನ್ಬೇಕು ಎಲ್ಲರೂ .

ಆಹ್ಹ್ ಕೈಯಲ್ಲಿ ನಮಗೆ ದುಡ್ ಆಗ್ತಾವೆ. ಆ ದುಡ್ಡಿನಿಂದ ನಮಗೇ ಒಳ್ಳೆ ಜೀವನ ಮಾಡಾಕ್ ಅನುಕೂಲ ನೀವು ಇದನ್ನ ಮಾಡ್ರಿ.

ಈ ತರ ವಾಕಿಂಗ್ ಮಾಡೋದ್ರಿಂದ ನಮ್ಮ ಅರೋಗ್ಯ ಒಳ್ಳೇದ ಆಗ್ತೇತಿ ಆದಾಗ್ ಎಲ್ಲರೂ ನಾಲ್ಕು ಗಂಟೆಗೆ ದಿನಾಲೂ ಎದ್ದು--

ವಾಕಿಂಗ್ ಮಾಡಿದ್ರೆ ನಮ್ ಆರೋಗ್ಯಕ್ ಯಾವುದು ತೊಂದ್ರೆಗಳು ಬರೋದಿಲ್ಲ. ಶುಗರ್ ಬಿ.ಪಿ ಯಾವ್ದು ನಿಮಗೆ ತೊಂದ್ರೆ ಆಗುವಲ್ಲ.

ನಾನಾ ತರಹದ ಓದ್ಲಿಕ್ಕೆ ಅನುಕೂಲ ಆಗುವಂಥ ಬುಕ್ ಕಥಿ ಕಾದಂಬರಿಗಳಿ ಯಲ್ಲಾ ಸಿಗ್ತಾವು.

ಆಹ್ಹ್ ಸಪೋರ್ಟ್ ಮಾಡಬೇಕ ಅಂಥೇಳಿ ನಾನ್ ಒಂದ್ ಮಾತ್ ಹೇಳ್ತೀನಿ ಮುಂದ ಇಂಥ ಎಲ್ಲ ಒಳ್ಳೆ ಕೆಲಸ ಮಾಡಬೇಕ.